ಮತ್ತು ಇದನ್ನು ಸಜ್ಜ ನೋಡಲು ಅದು ಉಪಯೋಗಿಸುತ್ತಾರೆ ನಮಗೆ ಇದು ಸಹಾಯಕವಾಗಿದೆ.

ಇದು ಮನೆಯನ್ನು ನಿರ್ಮಿಸಲು ಸಹಾಯಕವಾಗಿದೆ ಹಾಗೂ ಮನೆಯನ್ನು ಭದ್ರಗೊಳಿಸುವಲ್ಲಿ ಇದು ಉತ್ತಮ ಕಾರ್ಯವನ್ನು ಮಾಡುತ್ತದೆ. ಒಳ್ಳೆಯ ರೀತಿಯ ಭವ್ಯವಾದ ಕಟ್ಟಡವನ್ನು ಇದು ನಿರ್ಮಿಸುತ್ತದೆ.

ಅನೇಕ ಕಾರ್ಮಿಕರು ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ತಮ್ಮ ಶ್ರಮವನ್ನು ನಿರ್ವಹಿಸುತ್ತಿದ್ದು ತಮ್ಮ ಶ್ರಮದಿಂದ ಕಟ್ಟಡವನ್ನು ಕಟ್ಟಿ ಬೆಳೆಸಲು ಈವರು ಸರ್ವದಲ್ಲಿ ಪುನತೊಟ್ಟಿದ್ದಾರೆ.

ಇದು ಮನೆಯನ್ನು ಕಟ್ಟಲು ಬೇಕಾದ ಹಾಗು ಗುಣಾದೀಯನ್ನು ನಿರ್ಮಿಸಲು ಬೇಕಾದ ಕಬ್ಬಿಣದ ಸಾಮಗ್ರಿಗಳನ್ನು ತಯರು ಮಾಡುವಲ್ಲಿ ಅವರು ನಿರ್ವಹಿಸುವ ಕಾರ್ಯವನ್ನು ನಮಗೆ ತಿಳಿಸುವಲ್ಲಿ ಸಹಾಯಕವಾಗಿದೆ.

ಅವರ ಸಾಧನೆಯಿಂದ ತನ್ನ ಕೀರ್ತಿಯನ್ನ ಹೆಚ್ಚಿಸಿಕೊಂಡು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಸಾಧನೆಗೆಯುವಲ್ಲಿ ಸಹಾಯಕವಾಗಿದೆ.

ಬರುತ್ತಾರೆ. ಹಾಗು ತಮಗೆ ಬೇಕಾದುದೆಲ್ಲವನ್ನು ಬೇಡಿಕೊಂಡು ಏಸು ಕ್ರಿಸ್ತರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ.

ಮತ್ತು ಇದರ ಸುತ್ತಲು ಅನೇಕ ಭವ್ಯವಾದ ಕಟ್ಟಡಗಳು ನಿರ್ಮಿತಕೊಂಡಿರುವುದನ್ನು ನಾವು ಇಲ್ಲಿ ಕಾಣಲು ಸಹಾಯಕವಾಗಿದೆ.

ಈ ಚಿತ್ರದಲ್ಲಿ ಒಂದು ಮನೆಯನ್ನು ಕಟ್ಟಲು--

ಇಲ್ಲಿ ಬಂದು ತಮಗೆ ಬೇಕಾದುವೆಲ್ಲವೂ ಸಿಗಲಿ ಎಂದು ಏಸು ಕ್ರಿಸ್ತನ ಬೇಡಿಕೊಳ್ಳಲು ಈ ಕಟ್ಟಡವು ನಮಗೆ ಸಹಾಯಕವಾಗಿದೆ.

ನಮ್ಮ ಪುರಾತನ ಕಾಲದ ಶೈಲಿಯಲ್ಲಿ ಇದು ನಿರ್ಮಿತಗೊಂಡಿದ್ದು ಉತ್ತಮ ರೀತಿಯಲ್ಲಿ ಇದು ಕಾಣತೊಡಗಿದೆ. ಹಾಗೂ ಭವ್ಯವಾದ ಕಟ್ಟಡವೂ ಆಗಿದೆ.